ಇದು ಒಂದು ಮಾಲ್ ಅಂತಾ ಹೇಳಬಹುದು ಇಲ್ಲಿ ನಾನಂತರದ ಡಬ್ಬಿಗಳಾಗಿ ಅಥವಾ ಟಿಫನ್ ಬಾಕ್ಸ್ಗ ಳಾಗ್ಲಿ ಎಲ್ಲವನ್ನು ಮಾರುತಿದ್ದಾರೆ ಅಂತಾ ಹೇಳ್ಬಹದು ನಮಗೆ ಬೇಕಾದಂತ ಒಂದು ಸಾಮಾನುಗಳು ಕೂಡ ಕೂಡ ಇಲ್ಲಿ ಸಿಗುತ್ತದೆ --

ಇದು ಹಣ್ಣಿನ ಒಂದು ಮಾರ್ಕೆಟ್ ಅಂತ ಹೇಳಬಹುದು. ಇಲ್ಲಿ ದ್ರಾಕ್ಷಿ ಹಣ್ಣು ಮತ್ತೆ ಕರಿ ದ್ರಾಕ್ಷಿ ಹಣ್ಣು ಗ್ರೀನ್ ದ್ರಾಕ್ಷಿ ಹಣ್ಣು. ಬಾಳೆ ಹಣ್ಣು ತರಹದ ಎಲ್ಲಾ ದಾಲಬರಿ ಹಾಗು ಎಲ್ಲಾ ತರಹದ ಹಣ್ಣುಗಳು ಹಣ್ಣುಗಳು ಕೂಡ ಇಲ್ಲಿ ಇದ್ದಾವೆ.

ಒಂದು ಸುಂದರವಾದಂತ ಒಂದು ಅ ಒಂದು ಸುಂದರವಾದಂತ ಸಾಲಿನಲ್ಲಿ ಹೊಂದಿಸಿದ್ದಾರೆ ಮತ್ತೆ ತುಂಬಾನೇ ಚೆನ್ನಾಗಿ ಇಟ್ಟಿದ್ದಾರೆ.

ಇಲ್ಲಿ ಒಂದು ಸಣ್ಣದಾದಂತ ಹಳ್ಳ ಹರಿಯುತ್ತಿದೆ. ಅದು ಅಲ್ಲದೆ ಸುತ್ತಲೂ ಹಚ್ಚ ಹಸಿರನ ತುಂಬಾ ಸುಂದರವಾದಂತಹ ಒಂದು ಪರಿಸರವನ್ನ ನೋಡಬಹುದು .ಅದು ಅಲ್ಲದೆ ಸಣ್ಣ ಸಣ್ಣ ಕಟ್ಟಡಗಳು ಕೂಡ ಕಾಣಿಸ್ತಾ ಇದೆ. ನೀರು ಕೂಡ ತುಂಬಾ ಸ್ವಚ್ಛವಾಗಿದೆ.

ಇದು ಒಂದು ದೇವಸ್ಥಾನ ಅಂತ ಹೇಳಬಹುದು ಇಲ್ಲಿ ನಾನಾ ತರಹದ ಮೂರ್ತಿಗಳನ್ನು ನಿರ್ಮಿಸಿದ್ದಾರೆ ಅದು ಅಲ್ಲದೆ ದೇವಸ್ಥಾನ ಕೂಡ ತುಂಬಾ ಸುಂದರವಾಗಿ ಕಾಣುತ್ತಿದೆ .